ನೋಡ್ರಿ ಇದು ಮೆಡಿಕಲ್‌ ಡಾಕ್ಟ್ರು ಚೀಟಿ ಬರೆದ್ ಕೊಟ್ಟಿದ್ದು ನಾವು ಇಲ್ಲಿ ಬಂದು ಗೋಲಿ ತಗೊಂಡು ಹೋಗ್ತೀವಿ.

ಎರಡು ಬಿರ್ಯಾನಿಗಳಿವೆ ಮತ್ತೆ ಎರಡು ಚಮಚಗಳು ಕೂಡಾ ಹಾಕಿದ್ದಾರೆ.

ಹಾಲಜಿಗೆ ಕೊಡ್‌ತದ್ರಿ ಒಂದೆರೆಡು ಬಕೆಟ್‌ ಅಂಗ್ ಕೊಡ್ತದ್ರಿ ಇದು.

ಒಂದು ಚೆನ್ನಾಗಿರೋ ಹೋಟೆಲ್ ಇವಾಗ ಇವಾಗೆ ಬರಕತರ ತಿನಾಕ